ಇದು ಒಂದು ಹೂವಿನ ಮಾರ್ಕೆಟ್ ಹೂವಿನ ಮಾರ್ಕೆಟ್ ಅಲ್ಲಿ ಮನುಷ್ಯ --

ಇದು ಒಂದು ಇದು ಒಂದು ಬಟ್ಟೆ ಅಂಗಡಿ ಈ ಬಟ್ಟೆ ಅಂಗಡಿ ಹೆಣ್ಣು ಮಕ್ಕಳ --

ಇದು ಒಂದು ಗಿಟ್ಟಾರು ಇದು ಪಚ್ಚ ಹಸಿರಿನ ಗಿಟ್ಟಾರು.

ಕೊಫಿ ಕಲರ್ ನೆಲವಿದೆ ಹಾಗು ಅದರ ಮೇಲೆ ಎರಡು ಸ್ಟ್ಯಾಂಡ್ ಮುಖಾಂತರ --

ಕಬ್ಬಿಣದ ಮೆಟ್ಟಲುಗಳಿವೆ ಹಾಗು ಇಲ್ಲಿ ಪಕ್ಕದ ಅಂಗಡಿಯಲ್ಲಿ ಸಾಮಾನುಗಳನ್ನು ತುಂಬಿದ್ದಾರೆ.

ಒಂದು ಕೆಂಪು ಮತ್ತು ನೀಲಿ ಬಣ್ಣದ ನಾಮಫಲಕವಿದೆ.

ಇದು ಒಂದು ಬ್ರಹತ್ತಾದ ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿದ್ದಾರೆ.

ಉದ್ದನೆಯ ಕಪ್ಪು ಕೊಂಬುಗಳಿವೆ ಇವೆ ಅದು ನೊಡುತಿದೆ .]

ಹಸಿರು ಬಿಳಿ ನೀಲಿ ಬಣ್ಣದಿಂದ ಕೂಡಿದೆ ಹಾಗು ಬಿಳಿ ಆಕಾಶವಾಗಿದೆ.

ಹಾಗು ಗುಲಾಬಿ ಕನಕಾಂಬರ ಮಲ್ಲಿಗೆ ಹೂ ಒಂದು ಹೆಂಗಸು ಬರುತ್ತಿದ್ದಾಳೆ ಗಾಡಿಗಳು ನಿಂತಿವೆ.

ಒಂದು ಹೂವಿನ ಅಂಗಡಿದೆ ಒಂದು ಮೆಡಿಕಲ್ ಇದೆ ಒಂದು ಅಂಗಡಿಗಳಿವೆ ಎಲ್ಲವು ಇವೆ.

ಇದು ಒಂದು ಹೊಟೆಲ್ ಮಿಸ್ಟರ್ ಚಾಯ್ವಾಲ ಟು ಎಂದು ನಾಮಪಲಕವಾಗಿದೆ.

ಒಂದು ಟಾರ್ಪಲನ್ನು ಒರಿಸಿದ್ದಾರೆ ಹಾಗು ಗಿಡಮರಗಳಿವೆ.

ಅಲ್ಲಿ ಹುಲ್ಲಿನಿಂದ ಕೂಡಿದ ಹಸಿರು ಭೂಮಿಯಿದೆ.

ಲೈಟ್ ಕಂಬಗಳಿವೆ ಜನಗಳು ಯಾರು ಇಲ್ಲ.

ನೀಲಿ ಬಣ್ಣದ ಬೋಟಲ್ ಗಳು ಕೆಂಪು ಬಣ್ಣದ ಬೋಟಲ್ ಗಳು ಹಸಿರು ಬಣ್ಣದ ಬೋಟಲ್ ಗಳಿವೆ.

ನದಿಯು ನಿಧಿಯು ಪಳಪಳನೆ ಹೊಳೆಯುತ್ತಿದೆ ನದಿಯಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ.

ಇಲ್ಲಿ ಕಟ್ಟಡ ನಿರ್ಮಾ ಕಲ್ಲಿನ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ ಹಾಗು --

ಇದೊಂದು ಬ್ಯಾಂಕ್ ಒಫ್ ಬರೋಡ ಈ ಬ್ಯಾಂಕ್ ಒಫ್ ಬರೋಡ ಮೂರು ನಾಮಫಲಕಗಳಿವೆ ಅದು ಕೆಂಪು ಫಲಕಗಳು --

ಹಾಗು ಮೂರು ಗಾಳಿ ಫ್ಯಾನ್ಗಳಿವೆ ಹಸಿರು ಬಣ್ಣದಿಂದ ಕಟ್ಟಡ ನಿರ್ಮಾಣವಾಗಿದೆ.

ಕೆಳಗಡೆ ಏ ಟಿ ಎಮ್ ಮೆಶೀನ್ ಇದೆ ಕೆಳಗಡೆ --

ಸುತ್ತಾ ಮರಗಳಿವೆ ಕಲ್ಲಿನ ಮೇಲೆ ಗಿಡಗಳಿವೆ.

ಸುತ್ತ ಹಸಿರಿನಿಂದ ಕೂಡಿದೆ ಕಪ್ಪು ಕಲ್ಲುಗಳು ಕಪ್ಪು ಬಂಡೆಗಳು ಎಲ್ಲ ಇವೆ.

ಹಾಗು ಬ್ಯಾಂಕ್ ಮುಂದೆ ಒಂದು ಹೆಂಗಸು ಒಂದು ಬೈಕ್ ಇದೆ ಹಾಗು --

ಕೆಂಪು ಕಂಬಿಗಳಿವೆ ಹಾಗು ಕೆಂಪು ಕಂಬಿಗಳ ಒಳಗೆ --

ಆ ಕೇಸರಿ ಆಂಡ ಪಿಂಕ್ ವೈಟ್ ಆಂಡ್ ನೀಲಿ ಬಣ್ಣದ ಬಟ್ಟೆಗಳನ್ನು ಹಾಕಿದ್ದಾರೆ ಹಾಗು --

ಇದೊಂದು ಕೆಂಪು ಕಟ್ಟಡವಾಗಿದೆ ಕೆಂಪು ಬಿಳಿ ಮತ್ತು ಹಲವು --

ಒಂದು ಟ್ಯಾಕ್ಟರ್ ಓಡಿಸುವ ಮನುಷ್ಯನಿದ್ದಾನೆ ಆ ಟ್ಯಾಕ್ಟರ್ ಒಬ್ಬ ಆರು ಮನುಷ್ಯನಿದ್ದಾನೆ.

ಇದೊಂದು ವನ್ಯಧಾಮ ಹಾಗು ಸುತ್ತ ಪ್ರಕ್ರುತಿಯು ಹಸಿರಿನಿಂದ ಕೂಡಿದೆ.

ಹೊರಡುವ ಒಂದು ದಾರಿ ಇದೆ ಮಣ್ಣಿನಿಂದ ಕೂಡಿದೆ ಅದು.

ಹಾಗು ಚಿಕ್ಕ ಚೆರ್ಗಳು ದೊಡ್ಡ ಚೇರ್ಗಳು ಇದೆ ಒಂದು ಟೇಬಲ್ ಇದೆ.

ಮಡಕೆ ಮಾಡುವ ದ್ರಶ್ಯ ಒಬ್ಬ ಮಾಡುತ್ತಿದ್ದಾನೆ ಇನ್ನೊಂದು ದ್ರಶ್ಯದಲ್ಲಿ --

ಇದು ಒಂದು ವೈದ ವೈದ್ಯರು ವೈದ್ಯರು ಇದ್ದಾರೆ ಹಾಗು ಮಾಸ್ಕನ್ನು ಧರಿಸಿದ್ದಾರೆ.

ಇದು ಒಂದು ಈ ಕೋಟೆಗಳು ಸುಮಾರು ಬಾಗಿಲುಗಳಿಂದ ಕೂಡಿದೆ ಹಾಗು --

ರಾಮ ಸೀತ ದೇವರು ಅ ಚಿತ್ರ ಮಾಡಿದ್ದಾರೆ ಹಾಗು ಸುತ್ತ ದೀಪಗಳನ್ನು ಹಚ್ಚಿದ್ದಾರೆ.

ನಾಲ್ಕುಜನ ಐದು ಜನ ಹೆಂಗ್ಸುರುಗಳು ನಿಂತಿದ್ದಾರೆ ಒಬ್ಬರು ಇಬ್ಬ್ರು ಇಬ್ರು ದೀಪ ಹಚ್ಚಿತ್ತಿದ್ದಾರೆ.

ಒಬ್ಬ ವ್ಯಕ್ತಿ ದೀಪವನ್ನು ಅ ಹಚ್ಚುತ್ತಿದ್ದಾನೆ.

ನೆಲ ಅ ನೆಲ ಒಂದು ಮಣ್ಣಿನ ನೆಲವಾಗಿದೆ ಹಾ --